ಮತ್ತು ಬೈಕ್ ಗಳು ಸಹ ನಿಂತಿರುತ್ತವೆ.

ಇಲ್ಲಿ ಸಾಕಷ್ಟು ನೀರು ಸೇರ್ಕಣಿಯಾಗಿರುತ್ತದೆ ಮ--

ಈ ಕಾಂಪ್ಲೆಕ್ಸ್ ನ ಮುಂಭಾಗದಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲಾಗಿದೆ.

ಕಬ್ಬಿಣದ ವಸ್ತುಗಳು ಒಟ್ಟಾಗಿ ಹನ್ನೆರಡು ಇವೆ.

ಈ ಹೋಟೆಲ್ ನ ಮುಂಭಾಗದಲ್ಲಿ ಒಂದು ಲೈಟ್ ಅನ್ನು ಆನ್ ಮಾಡಲಾಗಿದೆ.

ಆ ಟೇಬಲ್ ನ ಮೇಲಗಡೆ ಒಂದು ಕತ್ತರಿಯನ್ನು ಇಡಲಾಗಿದೆ.

ಪೆಟ್ರೋಲ್ ಬಂಕ್ ನ ಮೇಲಭಾಗದಲ್ಲಿ ಕಪ್ಪು ಬಣ್ಣ ಕೆಂಪು ಬಣ್ಣದಿಂದ ಕೂಡಿರುತ್ತದೆ.

ಮತ್ತು ಈ ಗ್ಯಾರೇಜ್ ನ ಮುಂಭಾಗದಲ್ಲಿ ಒಂದು ಗಿಡವನ್ನು ಕಾಣಬಹುದಾಗಿದೆ.

ಮತ್ತು ಹೋಟೆಲ್ ನ ಕೆಳಗಡೆ ಇಬ್ಬರು ವ್ಯಕ್ತಿಗಳು ಕುರ್ಚಿಯ ಮೇಲೆ ಕುಳಿತುಕೊಂಡಿರುತ್ತಾರೆ.

ಈ ಚಿತ್ರದಲ್ಲಿ ನಾವು ಮೂರು ಟ್ಯಾಂಕರ್ ಗಳನ್ನು ಕಾಣಬಹುದಾಗಿದೆ.